ಮತ್ತು ಹೊಸ ಬುಕ್ಕುಗಳನ್ನು ನೋಡಿಕೊಳ್ಳುತ್ತಿದ್ದಾನೆ ಅಂಗಡಿ ಅಂಗಡಿ ಗ್ರಾಹಕನು ಬುಕ್ಕುಗಳನ್ನು ಕೇಳುತ್ತಿದ್ದಾನೆ.

ಮತ್ತೆ ಇದರಲ್ಲಿ ಪೈಪ್‍ ಗಳನ್ನು ಕಲ್ಲಿದ್ದಲನ್ನು ಸಾಯಿಸುವ ಒಂದು ದೊಡ್ಡ ಫ್ಯಾಕ್ಟರಿ ಆಗಿದೆ ಹಾಗೂ ಸಾಯಿಸ್ ಸಾಗಿಸಲು ಅದು ಪ್ರಯತ್ನ ಮಾಡುತ್ತ ಇದೆ ಮತ್ತು ತುಂಬಾ ಸಪೋರ್ಟ್ ಆಗಿ ಕಾಣ್ತಿದೆ ಮತ್ತು ಇದು ಒಂದು ಒಳ್ಳೆ ಫ್ಯಾಕ್ಟರಿ .

ಇದು ಒಂದು ಒಳ್ಳೆ ಗ್ರೌಂಡ್ ಆಗಿದೆ. ಇದರಲ್ಲಿ ಗ್ರೀನರಿ ಕಾಣಿಸ್ತಾ ಇದೆ ಒಂದು ಮರಗಳು ಕಾಣಿಸ್ತಾ ಇವೆ ಒಂದು ಗುಡ್ಡಾನು ಕಾಣಿಸ್ತಾ ಇದೆ.